ಬಿಲ್ಡಿಂಗ್ನ ಬಣ್ಣ ಗ್ರೇ ಮತ್ತು ಬಿಳಿ ಬಣ್ಣದಿಂದ ಕೂಡಿದೆ ನೆಟ್ಟುಗಳನ್ನು ಹಾಕಿದ್ದಾರೆ.

ಇದರ ಬಣ್ಣ ಹಳದಿ ಬಣ್ಣದಿಂದ ಕೂಡಿದೆ ಇದರ ಸುತ್ತಲೂ ರೋಡ್ ಗಳು ಇದ್ದ --

ಇದು ಕತ್ತಿಲೆನಲ್ಲಿ ಸಾಕಷ್ಟು ಸುಂದರವಾಗಿ ಕಾಣುತ್ತಿದೆ

ಇದರ ಸುತ್ತಮುತ್ತಲು ಲೈಟ್ ಗಳನ್ನು ಹಾಕಿ ಸುಂದರವಾಗಿ ಕಾಣುತ್ತಿದೆ.

ಇಲ್ಲಿ ಒಂದು ಮಕ್ಕಳ ಆಟ ಆಡುವ ಸಾಮಗ್ರಿಗಳಿದಾವೆ ಇದ ಸುತ್ತ ಮುತ್ತಲು ಹಚ್ಚ ಹಸಿರಿನಿಂದ ಕೂಡಿದೆ.

ಸನ್ ಸೂಪರ್ ಮಾರ್ಟ್ ನಲ್ಲಿ ಮೊಮೊಸ್ ರೋಲ್ಸ್ ಕ್ಯಾಬೇಜ್ ಚಾಕಲೇಟ್ಸ ಸಿಗುತ್ತೆ.

ರೈಲಿನ ಬಣ್ಣ ಹಸಿರು ಹಳದಿ ಬಣ್ಣದಿಂದ ಕೂಡಿದೆ.

ಗಾರ್ಡನ್ ಹೆಸರು ಸಂಕ್ರಾಂತಿ ಫ್ಯಾಮಿಲಿ ಗಾರ್ಡನ್ ಗಾರ್ಡನಿನ ಬಣ್ಣ ರೋಸು ಮತ್ತು ಬಿಳಿ ಬಣ್ಣ ಗಾಡ ಸುತ್ತ ಮು--

ಮತ್ತು ಕಪ್ಪು ಬಣ್ಣದಿಂದ ಜಿಮ್ ಮಾಡುವ ಚೇರು ಗಳು ಇದ್ದಾವೆ.